ನಮ್ಮ ರಾಜ್ಯದ ವಿವಿಧ ತಾ ತಾಣಗಳಲ್ಲಿ ಅಂದರೆ ಪ್ರಸಿದ್ಧಿ ಸ್ಥಳಗಳಲ್ಲಿ ಒಳ್ಳೆ ಒಳ್ಳೆ ರೀತಿಯ ಹೋಟೆಲ್ ಗಳನ್ನು ಕಟ್ಟಿಸಿರುತ್ತಾರೆ ಅಲ್ಲಿ ನಮಗೆ ತಂಗಲು ಮತ್ತು ಉಳಿದುಕೊಳ್ಳಲು ಸರಿಯಾದ ರೀತಿಯ ವ್ಯವಸ್ಥೆ ಇರುತ್ತದೆ ಇಂಥ ಹೋಟೆಲ್ ಗಳಲ್ಲಿ ನಮಗೆ ತಂಗಲು ಅನುಕೂಲಕರವಾಗಿರುತ್ತದೆ.

ನಮ್ಮ ದೇಶದಲ್ಲಿ ಚಲನಚಿತ್ರಗಳಿಗೆ ಒಳ್ಳೆಯ ಬೇಡಿಕೆ ಇದೆ ಚಲನಚಿತ್ರಗಳು ನಮ್ಮ ಎಲ್ಲರೂ ಕುಟುಂಬದವರೂ ಕುಳಿತುಕೊಂಡು ನೋಡುವುದಕ್ಕೆ ಆಂ ಚೆನ್ನಾಗಿರುತ್ತದೆ. ಒಳ್ಳೆ ಒಳ್ಳೆಯ ಚಲನಚಿತ್ರಗಳಿಂದ ನಾವು ಕೆಲವೊಂದು ಪಾ ಪಾಠಗಳನ್ನು ಕಲಿಯಬಹುದು ಕೆಲವಂದು ಜಿವನದಲ್ಲಿ ರುಡಿ ರುಡಿಸಕೊಳ್ಳ